ಸ್ಲೋ ಹಾಗೆ ಹರಿಯುತ್ತದೆ. ಫೊಟೋಸ್ ಕೂಡ ಚೆನ್ನಾಗಿ ಬರುತ್ತೆ ಎಂತ ಚೆನ್ನಾಗಿ ಕ್ಲೈಮೆಟ್ ಇದೆ.

ದು ಒಂದು ಫುನ್ಕ್ಷನ್ ಅನ್ನಿಸುತ್ತದೆ. ಎಲ್ಲರೂ ಕೂತು ಅಲ್ಲಿ ಭಾಷಣವನ್ನು ಕೇಳುತ್ತಿದ್ದಾರೆ. ಮಂಡ್ಯ ಹಾಕಿದ್ದಾರೆ. ಇಲ್ಲಿ ಸರ್ವ್ --

ಡೆಕೋರೇಟ್ ಮಾಡಿದ್ದಾರೆ ಒಂದು ಆಟೋ ನಿಂತಿದೆ ಒಂದು ಕಾರ್ ನಿಂತಿದೆ ಇನ್ನೊಂದು ಈ ಕಡೆದಲ್ಲಿ ಒಂದು ಕಾರ್ ನಿಂತಿದೆ.

ಇದು ಒಂದು ಮದುವೆ ಫಂಕ್ಷನ್ ಅನ್ಸುತ್ತದೆ ಇಲ್ಲಿ ಹುಡುಗ ಹುಡುಗಿ ಫೋಟೋ ಇದೇ ಜನ ಇದ್ದಾರೆ ಚೇರ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡುತಿದ್ದಾರೆ.

ಇದು ಎಲೆಕ್ಟ್ರಿಕ್ ಮಚಿನ್ಸ್ ಇಲ್ಲೇ ಇದು ಎಲೆಕ್ಟ್ರಿಕ್ ಫ್ಯಾಕ್ಟರಿ ಮುಂದೆ ಒಂದು ರೆಡ್ ಕಲರ್ ಕಾರ್ ನಿಂತಿದೆ. ಮತ್ತು--

ಇದಕ್ಕೆ ಹಾರ ಕೂಡ ಹಾಕಿದರೆ ಇಲ್ಲಿ ಕೋ ಕಾರ ನಿಂತಿದೆ ಕಾಟನ್ ತಯಾರಿಸುತ್ತಾರೆ ರೋಡ್ ಇದೆ ಎಲ್ಲ ಚೆನಾಗಿದೆ ಯಲ್ಲೋ ಬಿಲ್ಡಿಂಗ್ ಇದೆ ನೋಡಿ.

ಇಲ್ಲಿ ಟ್ರೇ ದಲ್ಲಿ ಒಂದೆ ಸೇಮ್ ಕಲರ್ ಆದ ಮೀನ ಇದವೆ ಮತ್ತು ವೈಟ್ ಇದೆ ವೈಟ್ ಮೀನ ಇದೆ.

ಇಲ್ಲಿ ಒಂದು ದೂರದಲ್ಲಿ ಏರೊಪ್ಲೇನ ನಿಂತಿದೇ ಮನುಷ್ಯರಿದ್ದಾರೆ.

ಇಲ್ಲಿ ಒಂದು ಡೋರ್ ಇದೆ ಇಲ್ಲಿ ಒಂದು ಡೋರ್ ಇದೆ ಕಾರ್ಗಳಿವೆ ದೂರದಲ್ಲಿ ಒಂದು ಟ್ರ್ಯಾಕ್ಟರ್ ಕಾಣ್ಸುತ್ತದೆ .

ಇದೊಂದು ಕೆರೆ ಕೆರೆ ಸ್ವರಂಗ ದಲ್ಲಿ ಜನ ನಿಂತಿದ್ದಾರೆ ಅವರು ಡೆಕೋರೇಟ ಮಾಡ್ತಿದ್ದಾರೆ. ಪಿಂಕ್ ಕಲರ್ ವೈಟ್ಕ ಲರ್ ಸೀರೆ ಕಟ್ಟುಇದ್ರೆ. ಇಲ್ಲಿ ಒಬ್ರು. --

ಹೆಣ್ಣ್ ಮಗಳು ಕೆಲಸ ಮಾಡುತ್ತಿದ್ದಾರೆ ಇಲ್ಲಿ ಗಂಡು ಮಕ್ಕಳು ಕೆಲಸ ಮಾಡುತಿದ್ದಾರೆ ಗಿಡ ದೊಡ್ಡ ದೊಡ್ಡವಾದ ಇದೆ.

ಇಲ್ಲಿ ಒಂದು ಗಾರ್ಡನ್ ತರ ಇದೆ ಒಂದು ಮರ ಇದೆ ಒಂದು ಕಂಪನಿ ರೆಡಿ ಯಾಗಿದೆ ಬ್ಲೂ ಕಲರ್ ಶೆಡ್ ಹಾಕಿದರೆ ತಳಗೆ ಗ್ರೇ ಕಲರ್ ಪೈಂಟ್ ಮಾಡಿದ್ದಾರೆ ಕಿಡಕಿ ಇದವೇ .

ಅವರು ಬ್ಲೂ ಕಲರ್ ಡ್ರೆಸ್ ಹಾಕಿದ್ದಾರೆ ಎಲ್ಲೋ ಕಲರ್ ಹೆಲ್ಮೆಟ್ ಹಾಕಿದ್ದಾರೆ ಇಬ್ರು ಮಂದಿ ಇಲ್ಲಿ ಗೇಟ್ ಕಡೆ ನಿಂತಿದ್ದಾರೆ ಬ್ಲೂ ಕಲರ್ ಬಿಲ್ಡಿಂಗ್ ಇದೆ ರೋಡ್ ಇದೆ.

ಇಲ್ಲಿ ತುಂಬಾಗಳು ತುಂಬಾ ಮೀನುಗಳು ಇದೆ ಒಂದೊಂದು ಒಂದ್ ಕೆಜಿ ಇರುವುದು ಅನ್ಸುತ್ತೆ ಇಲ್ಲಿ ಮಾರುವವರು ಕೂಡ ಇದ್ದಾರೆ.

ಇದು ಫಿಶ್ ಮಾರ್ಕೆಟ್ ಅನ್ಸುತ್ತೆ ಒಬ್ರು ಒಬ್ರಿಗೆ ಫಿಶ್ ಅನ್ನು ಕೈಯಲ್ಲಿ ಕೊಡುತ್ತಿದ್ದಾರೆ.